ಚರ್ಚ್ ಇದೆ ಚರ್ಚ್ ಮುಂದೆ ಫಾದರ್ ಅದು ಫಾದರ್ ಅಲ್ಲಿ ಫಾದರ್ ಆ ಚರ್ಚಿಗ್ ಬಂದಿರೋ ಜನ ಎಲ್ಲ ನಿಂತ್ಕೊಂಡಿ ಆಹ್ಹ್ ಫ್ಲಾಗ್ ಹಾರಿಸ್ತಿದ್ದಾರೆ ಎಲ್ಲರು ದೇಶ ಭಕ್ತಿಯನ್ನು ತೋರಿಸ್ತಿದ್ದಾರೆ ಅಲ್ ನಿಂತಿರೋರೆಲ್ಲ ದೇಶಭಕ್ತಿ --

ಇದೆ ಮೇಲೆಗಡೆ ಗ್ರೀನ್ ಕಲರ್ ಭಾವುಟ ಎಲ್ಲ ಹಾರಿಸಿದ್ದಾರೆ ಮೇಲೆಗಡೆ ಅಲ್ಲಹ.

ಹಿಂದೆ ಜ್ಯೂಸ್ ಇದೆಲ್ಲ ಎಲ್ಲ ಇದೆ ಹಿಂದ್ಗಡೆ